ಇದೊಂದ್ ಬ್ಯಾಂಕ್ ಐತಿ ಬ್ಯಾಂಕ್ ದಗೆಲ್ಲಾ ಆಫೀಸರ್ ಅದರ್ ದೋ.

ಇದೊಂದ ಡಿ_ಜೆ ಸೌಂಡ್ ಐತಿ ಮ್ಯಾಗ ಎಲ್_ಇ_ಡಿ ಅದಾವು ನಾಕ್ಕ ಟಾಪ್ ಒಗದಾನ್ ಎಂಟ್ ಬೇಸ್ ಒಗದಾನ್ ಮತ್ ಜಾಲಗಿ ಸೀದಾ ಹಾಕಿಲ್ಲಾ ಎಲ್ಲಾ ಕವರ್ ಹಾಕ್ಯಾನ್.

ಇದಾ ಒಂದ ಗ್ರೌಂಡ್ ಐತಿ ಬೆಳಿಗ್ ಬೆಳಿಗ್ ಆಗ್ಯತಿ ಈಗ ಜಸ್ಟ ಎಲ್ಲಾ ಹುಡುಗ್ರು ಕ್ರಿಕೆಟ್ ಆಡಕ್ಕ ಬಂದರ ಮತ್ ಅಂಕಲ್ ಆಂಟಿ ಗಳೆಲ್ಲಾ ವಾಕಿಂಗ್ ಮಾಡಕ್ಕ ಬಂದಾರ್ ನೀವ್ ನೋಡಬಹುದ್ ಈಗಾ ಹುಡುಗರೆಲ್ಲಾ --

ಬಹಳ್ ಗದ್ದಲ ಐತಿ ನಾವು ದೇವರಿಗ ಮತ್ತೆ ಎಲ್ಲಾರು ಗಿಡದ್ ಕೆಳಗ್ ಅಡರು ಆಮೇಲೆ ಒಂದ್ ಒಂದ್ ಒಂದ್ ನಂಬರ್ ಹಚ್ ಹೋಗತ್ತಾರೋ .

ಇದ್ರಾಗ ಮತ್ ಸೀಲ್ ಹೊಡಿಯೋದು ಸಿಕ್ಕತ್ಯ್ ತಿ.

ಮಾ ಗಿಸ್ಮಾ ಆಕೊಂಡನೂ ಮಸ್ತ ಕಾಣ್ಸಕತ್ತನವು ಮತ್ತ.

ಒಂದ್ ಕಟಿಂಗ್ ಅಂಗಡಿ ಐತಿ. ಇಲ್ಲಿ ಒಬ್ಬ ಹುಡುಗ ಕಟಿಂಗ್ ಮಾಡಕ್ಕತ್ತನು. ಇನ್ನು ಸಣ್ಣ ಹುಡುಗ ಕಟಿಂಗ್ ಮಾಡಸಕೊಳಕ್ಕ ಕುನ್ ತ್ತನ್ ಅಂದ್ರೆ ಬ್ಬ್ಯಾರೆ ಬ್ಯಾರೆ ಸ್ಟೈಲ್ ಕಟಿಂಗ್ ಮಾಡಸ್ಕೊಬಹುದು ನಾವು ಅಲ್ಲಿ ಕಟಿಂಗ್ ಅಂಗಡಿಯಗ.

ಹಾಗೆ ಒಂದ್ ಬ್ಯಾರೆ ಬ್ಯಾರೆ ಫ್ಯಾಷನ್ ದರವ್ ಕಟಿಂಗ ಹೊಸ ಕಟಿಂಗ ಹಲ್ಲೆ ಕಟಿಂಗ ಎಲ್ಲಾ ಬಂದಿರ್ತವ್ ಅವನ್ನ ಮಾಡಸ್ಕೊಬೊದ್.

ಇಲ್ಲಿ ನೋಡಕ್ಕ ಬಹಳ್ ಮಂದಿ ಅದರೊ ಎಲ್ಲಾ ಪ್ಲೇಸ್ ಗಳು ನಿಂತ್ತರೋ ಆಟ ಆಡಕ್ಕ ಕ್ರಿಕೆಟ್ ಟೂರ್ನ್ಮೆಂಟ್ ಪ್ರಕಾರ ಫಸ್ಟ್ ಪ್ರೈಜ್ ಬಂದಂದ್ರ ಇಪ್ಪತ್ ಸಾವಿರ ಮೂವತ್ ಸಾವಿರ ಹಂಗ್ ಕೊಡತ್ತರ್.

ಮತ್ ಬಾಗಲೈತಿ ಮತ್ತೊಂದು ಸೋಫಾ ಐತಿ ಮತ್ತಿಲ್ಲೆಲ್ಲಾ ಮೀಟಿಂಗ್ ಗಳು ಮಾಟಾಡ್ತಾರೂ ಮತ್ತಂದ್ರ ದೊಡ್ಡು ದೊಡ್ಡು ಫಕ್ಷನಾ ಇತ್ತಂದ್ರೆ ಎಲ್ಲಾ ಮೀಟಿಂಗ್ ಮಾಡತ್ತಾರೆ ಇಲ್ಲಿ ಬಂದು.